ಡೇಂಜರ್ ಜೋನ್ ಗ್ರೀನ್ ಇದ್ರ ನಿಮ್ಗ ಸಿಗ್ನಲ್ ಕೊಟ್ಟನ ನೀವ್ ಮುಂದ ಹೋಗ್ಬೇಕ ಅಂತ ಹೇಳಿ .]

ಇಲ್ನೋಡ್ರಿ ನೀರ್ ಮೇಲೆ ಬಂಡೆಗಳನ್ನ ಇಟ್ಟಿದ್ದಾರೆ.

ತಿಂದ್ರುನು ನೀವು ಬಹಳ ಅರೋಗ್ಯ ವಾಗಿರ್ತೀರಿ ನೀವು ಊಟ ಮಾಡಿಲ್ಲ ಅಂದ್ರೂನು ನಾಕ್ಕಾಳ್ ಹಾಕೊಂಡು--

ಆಮೇಲೆ ನಾವೇನು ಇದು ಒಂತರ ಹೊಸ ಎಕ್ಸ್ಪೀರಿಯೆನ್ಸ್ ಆಗತೈತಿ.

ಅಹ್ ಕಲ್ಲಂಗಡಿ ಎಲ್ಲರಿಗೂ ಬಹಳ ಇಷ್ಟ ಆಗತೈತಿ ಇದ್ ಬೆಳೆಯುವಂಥ ಇದು --

ನೋಡಿ ಇಲ್ಲಿ ಎಸ್ಟ್ ಕಾರ್ ಗಳು ಕಾಣ ಹತ್ತವ ನಿಮ್ಗ ಅದ್ ನೋಡಿದ್ರೆ ಗೊತ್ತಾಗ--

ಆಮೇಲ್ ಮತ್ ಇದ್ ಯೆಸ್ಟ್ ನೋಡ್ರಿ ಕಟ್ಟಡ ನೋಡ್ರಿ ಯೆಸ್ಟ್ ಚೆಂದ ಇದ್ ಮಡ್ಯಾರ್.

ಹಂಗಾಗಿ ನೀವ್ ಯಾವ್ದು ನಿರಾಶೆಯನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ.

ಸಂವಿದಾನ ರಚನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತಿಗೂ ಅವರನ್ನ ಯಾ ಇವತ್ --

ಆರಾಮಾಗಿ ಕುತ್ಕೊಂಡು ದೇವರಲ್ಲಿ ನೀವ್ ದೇವರ ಸನ್ನಿಧಾನದಲ್ಲಿ ಇದ್ದು ನೀವು ನಿಮ್ಮ ಒಂದು ಕಷ್ಟಗಳನ್ನು ಹೇಳಿಕೊಂಡರೆ --

ಪರಿಸರ ನಮಗೆ ಕೊಟ್ಟದೆ ಗಿಡ ಮರ.

ನಾವೆಷ್ಟು ಚೆಂದಂಗ್ ಇಟ್ಕೊಂಡಿವಿ ಅನ್ನೋದು ನಮ್ ಮೇಲೆ ಬರ್ತಿತ್ ರೀ ನಾವು ನಾಗರಿಕರಾಗಿ ನಾವು ಅದನ್ನ --

ಒಂದು ಬೆಳೆಯನ್ನು ಬೆಳೆಯಲು ಬೇಕಪ್ಪ ಅಂತಂದ್ರೆ ಒಂದು ರೈತ ಎಷ್ಟೋ ವರ್ಷ ಕಾಯಬೇಕಾಗು --

ಆದಷ್ಟು ನೀವು ಪ್ರಾಣಾಯಾಮ ಮಾಡ್ರಿ ಸ್ವಾಸ ಇದ್ ಮಾಡೋದ್ ಮಾಡ್ರಿ ಒಟ್ಟು ಯೋಗ --